ಬಹಳ ಇಷ್ಟ ಆಗುತ್ತೆ ನನಗೆ ನನ್ ಹತ್ರ ಯಾವುದೇ ಕೆ. ಟಿ .ಎಂ ಬೈಕ್ ಇಲ್ಲ.

ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹಕ್ಕೆ ಒಳ್ಳೆಯದಾಗುತ್ತದೆ.

ಇವರು ಪೊಗರ ಬಹಳ ಇರ್ತಾಹಿತಿ ಇವ್ರಿಗೆಲ್ಲ ಪೊಗರ ಎಲ್ಲ ಸರ್ಕಾರೀ ಅಧಿಕಾರಿಗಳು.

ಈ ಸೇತುವೆ ಒಂದು ನದಿಯ ಮೇಲೆ ನಿರ್ಮಿಸಲಾಗಿದೆ.

ಈ ಮೊಬೈಲ್ ಅಂಗಡಿ ಬಾಜು ಒಂದು --

ನಾವು ಈ ಚಿತ್ರದಲ್ಲಿ ಒಂದು ಎತ್ತರವಾದ ಕಟ್ಟಡವನ್ನು ನೋಡುತ್ತಿದ್ದೇವೆ.

ಸ್ಕೂಟಿ ಬೈಕ್ ಎಲ್ಲ ನಿಂಥಂಕೊಂಡವು ಈ ಸ್ಕೂಟಿಯಲ್ಲಿ ಒಂದು ಬಿಳಿ ಸ್ಕೂಟಿ ಅಯ್ತಿ ಮತ್ತೆ ಇಲಿ--

ಮತ್ತೇನಪ್ಪ ಅಂದ್ರೆ ಈ ಕುರ್ಚಿ ಮೇಲೆ ಕುತ್ಕೊಂಡು ನಾವು --

ಚಾ ನಾಸ್ಟಾ ಎಲ್ಲ ಮಾಡಬಹುದು ಆಯ್ತಿ.

ನಾವು ಈ ಛತ್ರದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನೋಡುತ್ತಿದ್ದೇವೆ.

ಆ ಮದುವೆಯನ್ನು ನೋಡಾಕ ಹಲವಾರು ಬಂದುಗಳು ಬಂದಿರ್ತಾರ.

ಇಲ್ಲಿ ಬುನಾದಿಯನ್ನು ಹಾಕಿ ಬುನಾದಿ ಮೇಲ್ಗಡೆ --

ಇದರ ಒಳಗ ನಾವು ಇಲ್ಲಿ ಹಲವಾರು ವ್ಯಕ್ತಿಗಳು ಕುತ್ಕೊಂಡು ಲ್ಯಾಪ್ಟಾಪ್ ವರ್ಕ್ ಮಾಡಕ್ ಕುಂತಾರ ಲ್ಯಾಪ್ಟಾಪ್ ಒಳಗ.